ಇಲ್ಲಿ ಹಲವಾರು ಊರುಗಳಿಂದ ಬಂದಂತಹ ಹುಡುಗರು ಅಹ್ ಇಲ್ಲಿ ಒಂದು ಸ್ಥಳದಲ್ಲಿ ನಿಂತು ಎಲ್ಲವನ್ನು ವೀಕ್ಷಿಸುತ್ತಿದ್ದಾರೆ.

ಇದು ಆಟದ ದೊಡ್ಡ ಮೈದಾನ ವಾಗಿದ್ದು ತುಂಬಾ ತರದ ವಿಧವಾ ವಿಧವಾದ ಹುಡುಗರು ಆಟವಾಡುತ್ತಿದ್ದರೆ.